ಇದು ಒಂದು ಶಾಲೆಯ ಕೊಠಡಿ ಇಲ್ಲಿ ಒಂದು ಬೋರ್ಡಿಗೆ ಆ ಬೋರ್ಡಿನ ಮೇಲೆ ಗುರುಗಳು --

ಈ ಕಟ್ಟಡ ಹೆಚ್.ಡಿ.ಎಫ್.ಸಿ ಬ್ಯಾಂಕಿನ ಕಟ್ಟಡ ಇಲ್ಲಿ--

ಇದು ಒಂದು ದೊಡ್ಡ ಕಟ್ಟಡ ಕಟ್ಟಡದ ಮೇಲೆ --

ಇದು ಮದು ಮದುವೆ ಮಂಟಪದಲ್ಲಿ ಎಂಟರ್ಟ್ರೆನ್ಸ್ ಆಗುವ ಜಾಗ.

ಇಲ್ಲಿ ಒಂದು ದೊಡ್ಡದಾದ ವಿಸ್ತಾರವಾದ ಜಾಗದಲ್ಲಿ .

ಇಲ್ಲಿ ಗಂಡಸರಿಗೆ ಕಟಿಂಗ್ ಶೇವಿಂಗ್ ಮಾಡುತ್ತಾರೆ.

ಒಂದು ಪಟರಿ ಕಾಳಿ ಇದೆ ಇನೊಂದು ಪಟ್ರಿಯಲ್ಲಿ ರೈಲು ಹೋಗುತ್ತಿದೆ.

ಇಲ್ಲಿ ನೀವು ತುಂಬ ಜನರನ್ನು ಕಾಣುತಿದೀರಾ ಸ್ವಲ್ಪ ಜನ ವ್ಯಾಪಾರ ಮಾಡಲು ಕುಳಿತಿದ್ದಾರೆ --

ಪ್ರಾಣಿಯನ್ನು ಇಟ್ಟಿದ್ದಾರೆ ಅದರ ಪಕ್ಕದಲ್ಲಿ ರಸ್ತೆ ಸಹ ಇದೆ .

ದೊಡ್ಡ ಕಟ್ಟಡ ದ ಮೇಲೆ ಬೊರ್ಡು ಅಲ್ಲಿ ಬರೆದಿದ್ದರೆ.

ಮಂದಿರ ಇದೆ ಅದ್ದಕ್ಕೆ ಫೆನ್ಸಿಂಗ್ ಅನ್ನು ಹಾಕಲಾಗಿದೆ.

ರಸ್ತೆಯು ತುಂಬ ದೊಡ್ಡದಾಗಿದೆ ರಸ್ತೆಯ ಲ್ಲಿ ಒಂದು ವೆಹಿಕಲ್ ಓಡಾಡುತಿದೆ.

ಹರಿಯುತಿದೆ ಬೆಟ್ಟದ ಮೇಲೆ ಇಂದ ನೀರನ್ನು ಹರಿಯುತಿದೆ ಆಕಾಶ ನೀಲಿ ಬಣ್ಣ ಮತ್ತು--

ಇದು ತುಂಬ ಚೆನ್ನಾಗಿ ಬಣ್ಣದಲ್ಲಿ ಕಾಣುತಿದೆ .

ಕಟ್ಟಡ ವನ್ನು ಕಟ್ಟಿದ್ದಾರೆ ಅದು ಮಧ್ಯಕ್ಕೆ ಹೋಗಲು ಮತ್ತು ಅಕ್ಕ ಪಕ್ಕದಲ್ಲಿ ತೋಟಗಳು ಸಹ ಇವೆ .

ಚೆನ್ನಾಗಿ ಮತ್ತು ಹಸದಾಗಿದೆ ಅದರ ಪಕ್ಕದಲ್ಲಿ ಒಂದು ಹಳೆ ಮನೆ ಕೂಡ ಇದೆ .

ಈ ರಸ್ತೆಯಲ್ಲಿ ಇಂಟ್ರಾನ್ಸಗೆ ಒಂದು ಕಮಾನ್ ಅನ್ನು ಕಟ್ಟಲಾಗಿದೆ ಅದರ ಮೇಲೆ ಪಕ್ಷಿಗಳ್ಳನ್ನು --

ಒಂದರಲ್ಲಿ ಪ್ರಾಣಿಗಳು ಇವೆ ಇನ್ನೊಂದರಲ್ಲಿ ನೃತ್ಯ ಮಾಡುವ ಮೂರ್ತಿಗಳು ಇವೆ .